ಆ ಹಾಸ್ಪಿಟಲ್ ಹೆಸರು ಜುನೈದ್ ಉನಾನಿ ದವಖಾನ ಅಂತ ಒಂದು ಬೋರ್ಡ್ ಇದೆ ಅದರ ಮೇಲೆ ಬಹಳಷ್ಟು ಕಿಟಕಿಗಳು ಕಾಣುತ್ತ ಇವೆ.

ಆ ಹಾಸ್ಪಿಟಲ್ ಹೆಸರು ಶ್ರೀ ಸಿದ್ದಾರುಡಾ ದಾರ್ ಮಂತ್ರ ಹಾಸ್ಪಿಟಲ್ ಅಂತಾ ಎರಡು ಬೋರ್ಡ್ ಇದೆ ಅದರಲ್ಲಿ ಎರಡು ಗೇಟ್ --

ಈ ಚಿತ್ರದಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿಯಲ್ಲಿ ಬಹಳಷ್ಟು ಜುಳಗಳು ಇವೆ.

ಮತ್ತು ಇಲ್ಲಿ ಒಂದು ಕುರ್ಚಿ ಹಾಗೂ ಟೇಬಲ್ಸ್ ಗಳು ಕೂಡ ಕಾಣುತ್ತಾಯಿವೆ ಮತ್ತು ಇಲ್ಲಿ ಒಂದು ಕೊಡ ಮತ್ತು ಒಂದು ಬಕೆಟ್ ಕೂಡ ಇವೆ.

ಹೊರಗೆ ಸ್ವಲ್ಪ್ ಜನರು ನಿಂತಿದ್ದಾರೆ ಇದು ತುಂಬಾ ಹಳೆಯ ಗುಹೆ ಕಾಣುತ್ತಾ ಇದೆ.

ಇಲ್ಲಿ ತುಂಬಾ ಗಾಜಿನ ಬಾಕ್ಸ್ ಗಳು ಜೋಡಿಸಿ ಇಟ್ಟಿದ್ದಾರೆ.

ಒಂದು ನೀರಿನ ಮೇಲೆ ಬ್ರಿಡ್ಜ್ ಇದೆ.

ಈ ಚಿತ್ರದಲ್ಲಿ ಒಂದು ರಸ್ತೆ ಇದೆ ಆ ರಸ್ತೆಯ ಪಕ್ಕದಲ್ಲಿ ಬಹಳಷ್ಟು ಅಂಗಡಿಗಳು ಇವೆ ಮತ್ತು ಇಲ್ಲಿ ಬಹಳಷ್ಟು ಜನರಗಳು--

ಊರ್ ಸುತ್ತಮುತ್ತ ಅಂಗಡಿಗಳು ಮತ್ತು ದೊಡ್ಡ ಬಿಲ್ಡಿಂಗ್ ಗಳು ಕೂಡ ಕಾಣುತ್ತ ಇವೆ ಮತ್ತು ಇಲ್ಲಿ ಬಹಳಷ್ಟು ಗಿಡ ಮರಗಳು ಇವೆ.

ಕಲ್ಲಿನ ಕಂಬುಗಳು ಕೂಡ ಕಾಣುತ್ತಾಯಿವೆ ಮತ್ತು ಇಲ್ಲಿ ಪೈಪ್ ಗಳು ಇವೆ ಹಾಗೆ ಇಲ್ಲಿ --

ಇದು ಕಂದಿನ ನೆಲದ ಮೇಲೆ ಕುಂತಿದ್ದಾರೆ ಮತ್ತು ಅದರ ಪಕ್ಕದ್ದಲ್ಲಿ--

ಅಲ್ಲಿ ಟಾಪ್ಸ್ ಜೀನ್ಸ್ ಫ್ರಾಕ್ ಇದೆ ಮತ್ತು ಒಂದು ಲೈಟ್ ಕೂಡ ಕಾಣುತ್ತಾ ಇವೆ.

ಅದರಲ್ಲಿ ಮಸೂರ್ ಪಾಕ್ ಬಾದುಶಾ ಜಾಮುನ್ ಕಲಾಕನ್ ಕೂಡ ಇವೆ.

ಮತ್ತು ಮೇಲ್ಗಡೆ ಒಂದು ದೇವರು ಚಿಕ್ಕ ಮೂರ್ತಿ ಇದೆ ಮತ್ತು ಇಲ್ಲಿ ಒಂದು ಕುರ್ಚಿ ಕೂಡ ಕಾಣುತ್ತಾಯಿವೆ.

ಸುತ್ತ ಮುತ್ತ ಚಿಕ್ಕ ಮತ್ತು ದೊಡ್ಡ ಗಿಡಮರಗಳು ಕೂಡ ಕಾಣುತ್ತಾ ಇವೆ ಹಾಗು ಇಲ್ಲಿ ಬಹಳಷ್ಟು ಜನರುಗಳು ಬಂದಿದ್ದಾರೆ ಅಲ್ಲಿ ಆಟ ಆಡುವ ಸಾಮಾನುಗಳು ಕೂಡ ಕಾಣುತ್ತ--

ಅಂಗಡಿಯಲ್ಲಿ ಬಹಳಷ್ಟು ಹಣ್ಣುಗಳು ಮತ್ತು ಬೇರೆ ಬೇರೆ ಬಾಟಲ್ ಗಳು ಕೂಡ ಕಾಣುತ್ತಾ ಇವೆ ಮತ್ತು ಇಲ್ಲಿ ಒಂದು ನೀರಿನ್ ಡಬ್ಬಿ ಹಾಗೂ ಒಂದು ಫ್ರಿಡ್ಜ್ --

ಕೂಡ ಇದೆ ಅದರಲ್ಲಿ ಲೈಟ್ಸ್ ಗಳು ಮತ್ತು ಫ್ಯಾನ್ ಇದೆ.

ಈ ಚಿತ್ರದಲ್ಲಿ ಮೂರು ರಥಗಳು ಇವೆ ಆ ರಥದಲ್ಲಿ ದೇವರು ಮೂರ್ತಿಗಳು ಇವೆ ಮತ್ತು ಇಲ್ಲಿ ಬಹಳಷ್ಟು ಜನರಗಡು--

ಒನ್ ಟಪ್ಪದಲ್ಲಿ ಕೆಲವು ಜನರು ನಿಂತಿ ನೀರಿಗೆ ನೋಡುತ್ತಿದ್ದಾರೆ.

ಮತ್ತು ಸುತ್ತ ಮುತ್ತ ಗಿಡಮರಗಳು ಮತ್ತು ಬಿಲ್ಡಿಂಗ್ ಗಳು ಕೂಡ ಇವೆ.

ಈ ಚಿತ್ರದಲ್ಲಿ ಒಂದು ಲಾರಿ ಇದೆ ಆ ಲಾರಿಯ ಮೇಲೆ ಜನರು ಇವೆ.